ಹಾ ಮತ್ತೆ ಸುಮಂತವ್ರೆ ಹೇಗಿದ್ದೀರಾ?

ಹಾ ನಾನು ಹೀಗೆ ಈಗ ಊಟ ಮಾಡಿ ಹೀಗೆ ಸ~ ಕೂತಿದ್ದೇನೆ .

ಹೌದೌದು ಮತ್ತೆ ಈಗ ಇತ್ತೀಚಿಗೆ ಎಲ್ಲಿಗಾದ್ರೂ ಹೋಗಿದ್ರಾ ಯಾವ್ದಾದ್ರು ಸಮಾರಂಭಕ್ಕೆ ಏನಾದ್ರು.

ಜಾಂಬೂರಿಗೆ ಹೋಗಿದ್ದೆ Alva's ಅಲ್ಲಿ ಒಂದು ಜಾಂಬೂರಿ ಆಯ್ತಲ್ವಾ.

Alva's ಅಲ್ಲಿ ಜಾಂಬೂರಿ ಆಯ್ತಲ್ವಾ ಆ ಜಾಂಬೂರಿ program ಗೆ ಹೋಗಿದ್ದೆ ನಾನು .

ಹೌದಾ ಹಾ ಹಾ ಹೇಗಿತ್ತು ಅಲ್ಲಿಯೆಲ್ಲಾ.

ಹಾ ಜಾಂಬೂರಿ program ಬಹಳ ದೊಡ್ಡದಲ್ವಾ ತುಂಬಾ grand ಮಾಡ್ತಾರೆ. ಎಷ್ಟು ದಿನ ನಡೆಯುತ್ತೆ ಅಲ್ಲಿ.

ನನಿಗ್ ಗೊತ್ತಿರುವ ಪ್ರಕಾರ ಏಳು ದಿವಸ ಅನ್ಕೋತೇನೆ ಏಳು ದಿವಸದ ಕಾರ್ಯಕ್ರಮ ಅದು ತುಂಬಾ ದೊಡ್ಡದಾಗಿ ನಡೀತದೆ. ಹೌದು ಅಂದ್ರೆ ಇಡೀ ದಿವಸ ಇರ್ತದ ಏನಾದ್ರು ಒಂದು ಸ~ function ಏನಾದ್ರು ಕಾರ್ಯಕ್ರಮ ನಡಿತಾ ಇರ್ತದಂತಲ್ವಾ.

ಹಾ ಇಡೀ ದಿವಸ ಏನಾದ್ರು ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ .

ನೃತ್ಯ ಹೀಗೆ ಸಂಗೀತ ಹೀಗೆ ಎಲ್ಲ ಇರ್ತದ.

ಈ ಸಲ ಜಾಸ್ತಿಯಾಗಿ ಯಕ್ಷಗಾನವೇ ಇತ್ತು.

ಹೌದಾ ಹಾ ಹಾ ಅಂದ್ರೆ ಹೋಗ್ಲಿಲ್ಲ ನಂಗ್ ಗೊತ್ತಿಲ್ಲ ಕೇಳಿದ್ದೇನೆ ನಾನು ಆದ್ರೆ ನಾನು ಹೋಗ್ಲಿಲ್ಲ ಇದುವರೆಗೆ ಅದು ಆ ಸಮಾರಂಭಕ್ಕೆ ಅಲ್ಲಿ.

ಹ್ಮ್ ಹ್ಮ್ ಅಂದ್ರೆ ಬೇರೆ ಯಾವದೆಲ್ಲ ಇರ್ತದೆ ಅಲ್ಲಿ ಏನೆಲ್ಲ ಪ್ರದರ್ಶನ ಮಾಡ್ತಾರೆ.

ಈ ಸಲ ಯಕ್ಷಗಾನ ಜಾಸ್ತಿ ಇತ್ತು ಯಕ್ಷಗಾನದ್ದು ಅಂತಲೇ ಒಂದು ವೇದಿಕೆ ಅಂತೆಲ್ಲ ಮಾಡಿದ್ರು ಹಾಗೆ ಆ ಯಕ್ಷಗಾನದ ಕಾರ್ಯಕ್ರಮ ತುಂಬಾ ಜಾಸ್ತಿ ಇತ್ತು.

ಹೌದಾ ಹಾ ಹಾ ಹಾ ಅಂದ್ರೆ ರಾತ್ರಿ ತುಂಬಾ ತಡ ರಾತ್ರಿ ತನಕ ಇರ್ತದ.

ತುಂಬಾ ತಡ ರಾತ್ರಿ ತನಕ ಅಂತಲ್ಲ ಅದು ಕೆಲವೊಂದು ದಿವಸದ ಮೇಲೆ depend ಆಗ್ತದೆ. ಹೌದಾ ಹ್ಮ್ ಹ್ಮ್ ಹೇಗೆ .

ಜನ ಲಕ್ಷಗಟ್ಟಲೆ ಜನ ಆಗ್ತಾರೆ ಅಲ್ಲಿ. ಹೌದಾ ಹಾ ಅಷ್ಟೊಂದು ಜನ ಬರ್ತಾರಲ್ವಾ ತುಂಬಾ .

Alva's ಅಲ್ಲಿ ನುಡಿಸಿರಿಯ ನಂತ್ರ ಇದೊಂದು ಬಹಳ ದೊಡ್ಡ ಕಾರ್ಯಕ್ರಮ. ಅಲ್ವಾ ಹೌದೌದು ಹ್ಮ್ಹ್ಮ್ ಅಂದ್ರೆ ತುಂಬಾ ದೂರ ದೂರದಿಂದ ಎಲ್ಲರೂ ತುಂಬಾ ಜಾಸ್ತಿ ಜನ ಬರ್ತಾರೆ ಅಲ್ವಾ

ಒಂದು ದಿವಸ ಆದರು ಹೋಗಿ ಬರ್ತಾರೆ ತುಂಬಾ ಎಷ್ಟು ದೂರಾದ್ರುನು ಕೇಳಿದ್ದೇನೆ Alva's ಗೆ ಹೋಗ್ಲಿಲ್ಲ ಇದುವರೆಗೆ ಹ್ಮ್. ತುಂಬಾ ಜಾಸ್ತಿ ಜನ ಸೇರ್ತಾರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಗ್ತದೆ.

ಬೇರೆ ಬೇರೆ ಕಡೆಯಿಂದ ಜನ ಬೇರೆ ಬೇರೆ ಕಡೆಯಿಂದ ತಂಡಗಳು ಬಂದು ಪ್ರದರ್ಶನ ಎಲ್ಲ ಇರ್ತದೆ.

ಹಾ ಆ ರೀತಿ ಹಾ ಹಾಗೆ ಮಾಡ್ತಾರಲ್ವಾ ಹ್ಮ್ ಅಂದ್ರೆ ಯಾರಿಗೂ ಹೋಗಿ ಹೀಗೆ ಪ್ರದರ್ಶನ ಕೊಡ್ಬಹುದು ಏನಾದ್ರು ಇದ್ರೆ ಏನಾದ್ರು ನಮ್ದು talent ಎಲ್ಲ ಹಾಗೆಯಾ.

ಇಲ್ಲ ಇಲ್ಲ ಅದು actually ಇರುವಂತದ್ದು ನಮ್ಮ scouts and guides ಗೆ ಅಂತ ಜಾಂಬೂರಿ ಅಂತ ಹೇಳಿದ್ರೆ international level ಅಲ್ಲಿ ನಡಿವಂತ ಒಂದು program ಅದು scouts and guides ನವರಿಗೆ ಮಾತ್ರ. ಅದು ಬೇರೆ ಬೇರೆ ದೇಶದಲ್ಲಿ ಕೂಡ ನಡೀತದೆ ಹಾಗೆ ಇದು international level ಅಲ್ಲಿ ಈ ಸಲ Alva's ಅಲ್ಲಿ ಆಯ್ತು.

ಹೌದಾ ಹಾ ಹಾ ಹ ಅದೇ ಒಮ್ಮೆ ಹೋಗ್ಬೇಕಂತ ಎನಿಸ್ತದೆ ಅದ್ ಕೇಳುವಾಗ ಹೇಗೆ ಅಂತ ನೋಡ್ಬೇಕು ಅಂತ ಹೋಗಿ ಏನೆಲ್ಲ ಇರ್ತದೆ ಅಂಥೇಳಿ ಅಂದ್ರೆ ನಮ್ಗಿಲ್ಲಿಂದ ತುಂಬಾ ದೂರ ಆಗ್ತದೆ ಅಲ್ಲ ಹೋಗ್ಲಿಕ್ಕೆ ಅದಕ್ಕೆ . ಅದೇ ಎಲ್ಲ ಸ್ವಲ್ಪ ರಜೆಯೆಲ್ಲ ನೋಡಿ ಎಲ್ರು ಸ್ವಲ್ಪ free ಇರುವಾಗ ಆದ್ರೆ ಹೋಗಿ ಬರ್ಬಹುದು .

ಹಾಗಾದ್ರೆ ನೀವು ಒಂದು ಸಲ ಬನ್ನಿ ನಾವು ಭೇಟಿಯಾಗುವ ಅಲ್ಲೇ.

ಅದೇ ಶನಿವಾರ ಆದಿತ್ಯವಾರ ಸಹ ಇರ್ತದ ಹಾಗಿರ್ತದ. ಹಾ ಆದಿತ್ಯವಾರ ಶನಿವಾರ ಒಂದು ವಾರದ ಕಾರ್ಯಕ್ರಮ ಅಲ್ವ.

ಸರಿ ಅದೇ ಪ್ರತಿವರ್ಷ ನಡೀತದೆ ಹೀಗೆ ?

ಹೋ ಪ್ರತಿವರ್ಷ ನಡೀತದೆ ಹೀಗೆ ಈ December time ಅಲ್ಲಿ ಇರ್ಬೇಕಲ್ವಾ December January ಅಂತ time ಅಲ್ಲಿ . ಹೌದು December time ಅಲ್ಲಿ ನಡೀತದೆ December ನಲ್ಲೆ ಕೆಲವೊಂದು ಸಲ ನಡೀತದೆ ಜಾಂಬೂರಿ.

ಹಾ ಬೇರೆ ಕಡೆಯಲ್ಲಿ ರಾಜ್ಯದ ಬೇರೆ ಕಡೆಯಲ್ಲಿ ಕೂಡ ಇರ್ಬಹುದು ಈ ಸಲ Karnataka ದಲ್ಲಿ ಅದು Alva's ಅಲ್ಲಿ ನಡೀತು.

ಹ ಹಾ ಹಾಗೆ ಹಾಗೆ ಹ ಹೋ ಈ ಸಲ ಇಲ್ಲಿ ಇಟ್ಟಿದ್ದಾರೆ.

ಇಲ್ಲದಿದ್ರೆ ಬೇರೆ ದೇಶ ಬೇರೆ ರಾಜ್ಯದಲ್ಲಿ ಮಾಡ್ಬಹುದು ಅಂದ್ರೆ ಈಗ Maharashtra ದಲ್ಲಿ ಇರ್ಬಹುದು ಆ ತರ.

ಹೌದಾ ಹಾಗೆ ಆದ್ರೆ ಇಲ್ಲಿ ಇಟ್ಟಾದ್ರೆ ನಮ್ಗೆ ಒಳ್ಳೇದಲ್ವಾ ನಮ್ಗೆ ಹೋಗಿಯೆಲ್ಲ ನೋಡ್~ ನೋಡಿ ಬರ್ಬಹುದು.

ಈ ಸಲ ಕಾರ್ಯಕ್ರಮವನ್ನ ನೀವು miss ಮಾಡಿದ್ರಿ ಹಾಗಾದ್ರೆ .

ಅದೇ ಅದೇ ಇಲ್ಲೇ ಆದ್ರೆ ಮತ್ತೆ ಎಲ್ಲಿ ಬೇರೆ ರಾಜ್ಯದಲ್ಲಿ ಇಟ್ರಂತು ಹೋಗ್ಲಿಕ್ಕೆ ಆಗುದಿಲ್ಲ atleast ಇಲ್ಲಿಯಾದ್ರೆ ಹೋಗಿ ಬರ್ಬಹುದು.

ಅಷ್ಟೊಂದು ದೂರ ಅನಿಸೋಲ್ಲ ಹಾಗೆ . ಹೌದು ಜಾಂಬೂರಿ ಇರುವ ಸಮಯದಲ್ಲಿ ನಿಮ್ಗೆ ನಾನು ತಿಳಿಸ್ತೇನೆ.

ಆಯ್ತ್ ಆಯ್ತು ಇನ್ನೊಂದ್ ಸಲ ಹೇಳಿ ಆವಾಗ ನಾನ್ ಬರ್ತೇನೆ ಖಂಡಿತಾ ಬರ್ತೇನೆ ಆಯ್ತ್ ಆಯ್ತ್ ಅದೇ ನೋಡ್ಬೇಕು .

ನೋಡ್~ ನೋಡವಂತ ಇದ್ ಅಲ್ವಾ ಸಮ ಕಾರ್ಯಕ್ರಮ ಅಲ್ವ ಅದೆಲ್ಲ ಯಾವಾಗ್ಲೂ ನಡಿಯುದಿಲ್ಲ ಅಲ್ಲ ವರ್ಷಕೊಂದ್ಸಲ.

ಹಾ ನನ್ಗೆ ತಿಳಿಸಿ ನಾನ್ ಖಂಡಿತಾ ಬರ್ತೇನೆ ಹಾ .

Hello hello ಸರಿತಾ ಕೇಳ್ತಾ ಉಂಟಾ .

ಇವತ್ತಿದ್ದ್ ವಾತಾವರಣ ನೋಡಿದ್ರೆ ಎಂತ ಬಿಸಿಲಲ್ಲ. ಹೌದು ಕಣೆ ನಾನು ಕೂಡ ಹೊರಗಡೆ ಬರ್ಲೆ ಇಲ್ಲ ಇಂತ ಬಿಸ್ಲಿಗೆಲ್ಲ ಬೇಗ ಬೇಗ ಬಟ್ಟೆ ಒಗ್ದು ಎಲ್ಲ ಬೇಗ ಬೇಗ ಕೆಲಸ ಮಾಡಿದೆ ಹೊರಗಡೆ ಎಲ್ಲ.

ಇಲ್ಲಿ ಒಳಗಡೆ ಇಲ್ಲ ಒಬ್ಬಾ ಹೊರಗೆ ಬಂದು ನೋಡ್ತೇನೆ ಈ ಬಿಸಿಲು ನಮ್ಮನ್ನೇ ಸುಡುವಾಗೇ ಉಂಟು. ಹೌದಲ್ಲ ತುಂಬಾ ಅಲ್ಲಿ ಹೋಗಿ ನೋಡ್ಲಿಕ್ಕು ಆಗುದಿಲ್ಲ ಹೊರಗಡೆ ಹೋಗುದು ಬಿಡಿ. ಹೌದು ಅಲ್ಲ February ಅಲ್ಲೇ ಈ ರೀತಿ ಬಿಸಿಲು ಬಂದ್ರೆ ಇನ್ನು May, April ಅಲ್ಲಿ ಎಂತ ಗತಿ ಮಾರ್ರೆ. ಹ್ಮ್ ಹೌದೇ ನಾನು ಕೂಡ ಎಣಿಸುದು ಅದೇ ಎಣಿಸುದು ಈಗ ಕುಡಿಲಿಕ್ಕೆ ನೀರು ಕೂಡ ಈಗ ಕೆಲವರ ಬಾವಿ ಹ್ಮ್ ಬಾವಿಯಲ್ಲೆಲ್ಲ ಹ ನೀರು ಇದ್ದದ್ದು ಕೂಡ ಈಗ್ಲೇ ಮುಗಿದು ಹೋಗಿ ಆಗ್ತದೆ ಇನ್ನು. ನಮ್ಮ ಬಾವಿಯಲ್ಲಿ ನೀರಿಲ್ಲ ನಮ್ಮ ಬಾವಿಯಲ್ಲಿ ಎಲ್ಲ ಇಂಗುತ್ತಾ ಬಂದಿದೆ. ಹಾ ಅದೇ ನೀರಿಲ್ಲಲ್ಲ ಎಲ್ಲೂ ಕೂಡ ನೀರಿಲ್ಲ. ಅದೇ ನಮ್ಮ ಪಕ್ಕದ ಮನೆಯವರುಸ ಈಗ ಮನೆಗೆ ಒಗಿಲಿಕ್ಕೆಯೆಲ್ಲಾ ಬರ್ತಾರೆ but ಮನೆಯಲ್ಲಿ ನೀರ್ ಸ ಇಲ್ಲ ಎಂತ ಆಗ್ತದೋ ಏನೋ ಎಂತ ಪರಿಸ್ಥಿತಿ ಬರ್ತದ ಇನ್ನು. ಒಂದು ಕುತ್ಕೊಳ್ಳಿಕ್ಕೂ ಕೂಡ ಆಗುದಿಲ್ಲ ಒಳಗಡೆ ಎಲ್ಲ ಇದು ಕಲಿಯುಗ ಅಂತ ಹೇಳುದು ಸುಳ್ಳ ಮತ್ತೆ ಈಗ ಬಿಸಿಲು ಬಂದು. ಎಂತ ಗೊತ್ತುಂಟ ಸ್ವಲ್ಪ ಇದು ನಮ್ಮ ಹ್ಮ್‌ ಮನೆಯ ಇದು ಎಲ್ಲ ಆಚೆ ಈಚೆ ಎಲ್ಲ ಮರಯೆಲ್ಲ ಇತ್ತಲ್ಲ ಎಲ್ಲಾ ಕಡಿದ್ದಾಕಿದ್ದಾರೆ ಮರ ಕಡಿದ ಮರ ಕಡಿದ ಮೇಲೆ ಅದು ಬಿಸಿಲು ಎಲ್ಲ ಎಂತ ಗೊತ್ತುಂಟ ಮನೆಗೆ ತಾಗ್ತದೆ ನಮಗೆ ಈಗ ಕುತ್ಕೋಳಿಕ್ಕೂ ಆಗುದಿಲ್ಲ. ಅದೇ ಅದೇ ನಮಗೆಂತ ಬಟ್ಟೆ ಎಲ್ಲ ಒಣಗಲಿಕ್ಕೇ ಹಾಕಿದ್ರೆ ನೋಡಿ ನಾವು ಒಂದು ಹನ್ನೊಂದು ಗಂಟೆಗೆ ಒಣಗ್ಲಿಕ್ಕೆ ಹಾಕಿದ್ರೆ ಅದು ಹನ್ನೆರಡು ಗಂಟೆ ಒಳಗೆ ಒಣಗಿ ಆಗ್ತದೆ.

ಮತ್ತೆ ಮಳೆ ಬರು~ ಮಳೆ ಬರುವಾಗ ಹೇಳ್ತಿದ್ವಿ ಎಂತ ಮಳೆ ಮಾರ್ರೆ ಎಂತ ಮಳೆ ಮಾರ್ರೆ ಹೊರ~ ಹೊರಗೆ ಹೋಗ್ಲಿಕ್ಕಿಲ್ಲಂತೆ ಈಗ ಅನ್ನಿಸ್ತದೆ ಮಳೆಯೇ ಆಗಬೋದಿತ್ತು ಮಾರ್ರೆ ಮನೆ ಸ್ವಲ್ಪ ತಂಪಾದ್ರು ಇರ್ತಿತ್ತು ಈ ಬಿಸಿಲು ಸೆಖೆ ಎಂತ ಗೊತ್ತುಂಟಾ ಎಂತ ಸೆಖೆ ಗೊತ್ತುಂಟಾ. ಅದು ಕೂಡ ಇಲ್ಲಿ ಕೂಡ ಹಾಗೇನೇ ನಮ್ಗು ಕೂಡ ಹಾಗೇನೇ ಸ್ವಲ್ಪ ಎಂತ ಅಲ್ಲಿ ಇಲ್ಲಿ ಒಂದು function ಇದ್ರೆ ಹೇಳುದೇ ಬೇಡ ಅಲ್ಲಿಗೆ ನಾವೆಲ್ಲ ಸೀರೆ ಉಡ್ಕೊಂಡು ಎಲ್ಲ ಹೋದ್ರೆ ಉಂಟಲ್ಲ ಆ ಎಂತ ಇದು ಸೆಖೆ ಮಾರ್ರೆ ಅದು ಅದನ್ನು ಸೀರೆಯನ್ನು ಒಮ್ಮೆ ತೆಗ್ದು ಹಾಕುವಲ್ಲಿ ನಮ್ಗೆ ಏನು ಇದಾಗಿ ಬಿಡ್ತದೆ ಈ ವಾತಾವರಣದಲ್ಲಿ ಸೀರೆ ಉಟ್ರೆ ಗತಿಯೇ ಮತ್ತೆ ಎಬ್ಬ ಎಂತ ಅಷ್ಟು ಸೆಖೆ ಆಗ್ತದೆ ಅಲ್ಲ.

Fan ಅದ್ದು ಗಾಳಿ ನಾಟುದಿಲ್ಲ fan ಸುಮ್ಮನೆ ಗಾಳಿ ಎಂತ ನಾಟುದಿಲ್ಲ ಅದು ಬಿಸಿಯೇ ಬರ್ತದೆ ಗಾಳಿ ಎಲ್ಲ ಬಿಸಿಯೇ ಬರ್ತದೆ.

ಹೌದು ಪ್ರಾಣಿಗಳಿಗೆ ನೋಡು ಎಲ್ಲ ಈ ನಾ~ ನಾಯಿಗಳಿಗೆ ಮತ್ತೆ ಈ ಕೋಳಿಗಳಿಗೆ ಎಲ್ಲ ಇದು ಬಿಸಿಲು ಆಗ್ತದ ಏನು ಎಬಾ ಒಂದು ಅದರ ರೆಕ್ಕೆಯನ್ನು ಬಿಚ್ಚಿ ಅದೊಂದು ಕೂತುಕೊಳ್ಳುವುದು ನೋಡ್ಲಿಕ್ಕೆ ನಮ್ಗೆ ಬೇಸರಾಗ್ತದೆ ಆಯ್ತಾ. ಅವುಗಳಾದ್ರೆ ಸಾಕು ಪ್ರಾಣಿಗಳಲ್ಲ ಹೇಗುಸ ಬದುಕ್ತದೆ ಪಾಪ ಈ ಕಾಡಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಇರ್ತಾವಲ್ಲ ಮಳೆ ಬರುವಾಗ ಎಲ್ಲಿಯಾದ್ರೂ ನೀರು ಕುಡಿದಾದ್ರು ಬದುಕ್ತಾವೆ ಇನ್ನು ಈ ಬಿಸಿಲಲ್ಲಿ ನಾವೇ ಇಡ್ಬೇಕು ಸ್ವಲ್ಪ ನೀರು ಏನಾದ್ರೂ . ಅಲ್ಲಲ್ಲಿ ಅಲ್ಲಲ್ಲಿ ಇಡುವುದು ನಾವು ಕೂಡ ನೀರನ್ನು ಸ್ವಲ್ಪ ಇಲ್ಲದಿದ್ರೆ ಅವುಗಳಿಗೆ ಎಲ್ಲಿ ಹೋಗುದು ಅದು ಕೂಡ.

ಮರ ಎಲ್ಲ ಕರಂಚಿ ಹೋಗಿದೆ ಎಲ್ಲ ಇದಾಗಿದೆ ಇನ್ನು ಭೂಮಿಗೆ ಉಂಟಲ್ಲ ಎಂತ ನೀರು ಬೀಳ್ಬೇಕು ನೀರು ಬೀಳಿದ್ ಮೇಲೆ ಎಲ್ಲ ಸರಿ ಆಗ್ತದೆ. ಅಲ್ಲ ಈ ಬಿಸ್ಲಿಗೆ ರಾತ್ರಿ ಒಂದು current ಹೋದ್ರೆ ಉಂಟಲ್ಲ ಅದು ಹೇಳಿಕ್ಕೆ ಆಗುದಿಲ್ಲ. ಮಲಗ್ಲಿಕ್ಕೆ ಆಗುದಿಲ್ಲ ಎಂತ ಮಳೆ ಗೊತ್ತುಂಟಾ.

ಮತ್ತೆ ಮತ್ತೆ. ವಿಶೇಷ ಏನಿಲ್ಲ ಇದೆ ಒಂದು ವಿಶೇಷ ಮಾರಾಯ್ದೆ ಎಂತ ಬಿಸಿಲಿಗೆ ಎಲ್ಲ ಆಚೆ ಈಚೆ ಹೋಗ್ಲಿಕ್ಕೆ ಆದ್ರೆ ಏನಾದ್ರು ಇದ್ರೆ ಅದು ತುಂಬಾ ಇದಾಗ್ತದೆ ನಮಿಗೊಂದು. ಅದೇ ನಾವ್ first ಎಲ್ಲ ಕೊರೊನಾ ಬಂತಲ್ಲ ಆ time ಅಲ್ಲಿ ಬಿಸಿ ನೀರೆಲ್ಲ ಕುಡಿತಿದ್ವಿ ಆಯ್ತಾ ಈ ಸೆಕೆಗೆ ಇನ್ನು ಬಿಸಿನೀರು ಕುಡಿದ್ರೆ ಗತಿಯೇ ಅಂತ ಈಗ ಅದೇ ಚಪ್ಪೆ ನೀರು ಕುಡಿಯುದು. ಹ ಹೌದು ಎಲ್ಲ ಗಿಡಗಳು ಎಲೆಗಳೆಲ್ಲ ಉಂಟಲ್ಲ ಕೆಂಪು ಕೆಂಪಾಗಿದೆ ಈ ಬಿಸ್ಲಿಗೆ ಉಂಟಲ್ಲ ಎಲ್ಲ ಬಾಡಿ ಹೋದಾಗೆ ಆಯ್ತು ನಮ್ಮ ನಮ್ಮತ್ರ ಬಾಳೆ ಗಿಡ ಎಲ್ಲ ಉಂಟು ಬಾಳೆಗಿಡ ಈಗ ನೋಡ್ಲಿಕ್ಕೆನೇ ಒಂತರ ಕೆಂಪು color ಕೊಟ್ಟಿದಾಗೆ ಆಗಿದೆ. ಈಗ ಎಂತ ಗಿಡ ನೆಡುವಾಗೆ ಇಲ್ಲ ಸುಮ್ಮನೆ ನಡುದು ಎಂತ ಅದು ಆಗುದುಸ ಇಲ್ಲ ನಮ್ದು ಅಡಿಕೆ ಮರದಿಂದ color ನೋಡಿದ್ರೆ ಇದಾಗಿದೆ ಎಲ್ಲ ಕರಂಟಿ ಹೋದ ಹಾಗೆ ಆಗಿದೆ ಎಷ್ಟು ನೀರು ಹಾಕಿದ್ರು ಅಷ್ಟೇ ಎಷ್ಟು ನೀರು ನಮ್ಗೆನೆ ಸಾಕಾಗುದಿಲ್ಲ ಇನ್ನು ಗಿಡಗಳಿಗೆ ಎಂತ ಹಾಕುದು.

ನಮ್ಗೆನೆ use ಮಾಡ್ಲಿಕ್ಕೆಲ್ಲ ನೀರು ಸಾಕಾಗುದಿಲ್ಲ ಇನ್ನು ಗಿಡಗಳಿಗೆ ಎಂತ ಹಾಕುದು. ಗಿಡಗಳಿಗೆ ಹಾಕ್ಲಿಕ್ಕೆ ಇಲ್ಲ ಈಗ ಯಾಕಂದ್ರೆ ಕೆಲವರು ನೋಡ್ತಾರೆ ಯಾರು ಗಿಡಗಳಿಗೆ ಹಾಕ್ತಾರೆ ಈ ಬಿಸ್ಲಿಗೆ ನೀರು ಕುಡಿಯಕ್ಕು ಇ~ ಇಲ್ಲ ಇವರು ಗಿಡಗಳಿಗೆ ಎಲ್ಲ್ ಹಾಕ್ತಾರೆ ಅಂತ ಹೇಳ್ತಾರಲ್ಲ.

ಆ ನಾನು ಇಂದು cinema ದ ಬಗ್ಗೆ ಹೇಳ್ತೇನೆ, ನಾನು ಸಣ್ಣದಿಂದಲೂ ಕೂಡ cinema ವನ್ನು ತುಂಬಾ ನೋಡ್ತೆನೆ. ನಾನು ಒಂದು cinema ಪ್ರೇಮಿ ಅಂತಸ ಹೇಳ್ಬೋದು, ಯಾಕಂದ್ರೆ ನಾನು ಸಣ್ಣದಿಂದಲೂ ಕೂಡ TV ಅಲ್ಲಿ. ಶನಿವಾರ ಭಾನುವಾರ ಕಾಯ್ತಾ ಇದ್ದೆ cinema ವನ್ನು ನೋಡ್ಲಿಕ್ಕೆ. ಯಾಕಂದ್ರೆ ಶನಿವಾರ ಮತ್ತು ಭಾನುವಾರ ಒಳ್ಳೊಳ್ಳೆ ಚಿತ್ರಗಳನ್ನು ಹಾಕ್ತಿದ್ರು. Udaya TV ಯಲ್ಲಿ, Colors Kannada ದಲ್ಲಿ, Zee Kannada ದಲ್ಲಿ ಎಲ್ಲಾ ನಾನು ಅದನ್ನು. ನೋಡ್ಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದೆ. ಮತ್ತೆ ನನ್ಗೆ ಈ cinema ದಲ್ಲಿ ದರ್ಶನ್ sir ಅಂದ್ರೆ ತುಂಬಾ ಇಷ್ಟ. ಅವ್ರ ಎಲ್ಲಾ ಚಿತ್ರಗಳನ್ನು ನಾನು ನೋಡಿದ್ದೇನೆ ಅದರಲ್ಲಿ ನವಗ್ರಹ. ಇಂದ್ರಾ ಮತ್ತೆ ಆ ಸಾರಥಿ ಈ cinema ವನ್ನು ನಾನು ತುಂಬಾ ಸಲ ನೋಡಿದ್ದೇನೆ, ಯಾವಾಗ ಬಂದ್ರುಸ ನೋಡ್ತೇನೆ, ಈಗಸ ಬಂದ್ರು ನೋಡ್ತೇನೆ ನಾನು ಮತ್ತೆ ನಾನು. ಕಾ~ ಕನ್ನಡ ಮಾತ್ರವಲ್ಲ ಬಹು ಭಾಷೆಯ cinema ವನ್ನುಸ ನೋಡ್ತೇನೆ ತೆಲುಗು ಮತ್ತೆ ಮಲಯಾಳಂ, ತಮಿಳು, ಹಿಂದಿ ಎಲ್ಲಾ ನೋಡ್ತೇನೆ. ಅದ್ರಲ್ಲಿ ನನ್ಗೆ ತೆಲುಗು ಅಲ್ಲಿ ಪ್ರಭಾಸ್ sir ಅವ್ರ cinema ವನ್ನು. ನೋಡ್ತೇನೆ ತುಂಬಾ ಯಾಕಂದ್ರೆ ಅವರುಸ ನನ್ನ favorite hero . ಅವರದಲ್ಲಿ Bahubali cinema ವನ್ನು ನಾನು ತುಂಬಾ ಸಲ ನೋಡಿದ್ದೇನೆ , ಅದು ಒಂದು ಒಳ್ಳೆ hit cinema ಕೂಡ ಹೌದು. ಮತ್ತೆ ನಾನು ಚಿತ್ರಮಂದಿರದಲ್ಲಿ. ಸ ಹೋಗಿ ನೋಡಿದ್ದೇನೆ cinema ವನ್ನು ಅದರ್ಲ್ಲಿ ಮೊದಲ cinema ಅಂದ್ರೆ ಆ ನಮ್ಮ ರಕ್ಷಿತ್ ಶೆಟ್ಟಿ ಅವರ ಅಭಿನಯದ ಅವನೇ ಶ್ರೀಮನ್ ನಾರಾಯಣ cinema , ಅದನ್ನು ನಾನು ಮೊದಲು ಚಿತ್ರಮಂದಿರದಲ್ಲಿ ಹೋಗಿ ನೋಡಿದ cinema ಅದು. ಅದು ತುಂಬಾ ಚೆನ್ನಾಗಿತ್ತು ಆ ಸಿನೆಮಾ, ನನ್ನ ಮೊದಲ ಅನುಭವ ಚಿತ್ರಮಂದಿರದಲ್ಲಿ ನೋಡಿದ್ದು ದೊಡ್ಡ screen ನಲ್ಲಿ ನೋಡುವ ಅನುಭವವೇ ಬೇರೆ. ಆ movie ಕೂಡ ಚೆನ್ನಾಗಿತ್ತು. ಮತ್ತೆ ನಾನು ಒಡೆಯ cinema ವನ್ನು ಚಿತ್ರಮಂದಿರದಲ್ಲಿ ನೋಡಿದ್ದೇನೆ next cinema , ಅದುಸ ತುಂಬಾ ಚೆನ್ನಾಗಿತ್ತು. ಮತ್ತು ನಾನು ತುಳು cinema ಗೆಸಾ ಹೋಗಿದ್ದೀನಿ ಅಹ್ ಅಹ್ ಆಟಿಡ್ ಒಂಜಿ ದಿನ ಅಂತ ಹೇಳೋ cinema ಕ್ಕೆ. ಮತ್ತೆ ನಾನು ತೆಲುಗು cinema ದ RRR ಇದು Bahubali ಖ್ಯಾತಿಯ ನಿರ್ದೇಶಕ ರಾಜಮೌಳಿ ಅವ್ರ cinema ಇದು. ಇದು ಸಹ ತುಂಬಾ ಚೆನ್ನಾಗಿತ್ತು cinema ಮಾತ್ರ ಆ ತೆಲುಗು ಭಾಷೆಯಲ್ಲಿ ಇದ್ದ ಸಿನಿಮ ಇದು. ಅಹ್ ಭಾಷೇ ಅರ್ಥ ಆಗ್ಲಿಲ್ಲ ಆದ್ರೂ movie ಯಾ ಕಥೆ ನನ್ಗೆ ಅರ್ಥವಾಯ್ತು. ನಂತರ ನಾನು ಇತ್ತೀಚಿನ ಕೊನೆಯ ದಿನದಲ್ಲಿ ಹೋಗಿ ನೋಡಿದ cinema ಅಂದ್ರೆ ಕಾಂತಾರಾ cinema ಇದು ತುಂಬಾ. ಅಹ್ ಚೆನ್ನಾಗಿತ್ತು cinema ನಾನು ಇದು ಎರಡು ಸಲ ಹೋಗಿದ್ದೇನೆ ಚಿತ್ರಮಂದಿರದಲ್ಲಿ ನೋಡಿದ್ದೇನೆ ಎರಡು ಸಲ. ಇದು ತುಂಬಾ ಚೆನ್ನಾಗಿರೋ cinema ಮತ್ತೆ ಇದರಲ್ಲಿ ರಿಷಬ್ ಶೆಟ್ಟಿ ಅವರ acting ತುಂಬಾ ಚೆನ್ನಾಗಿತ್ತು.

ಈ cinema ವನ್ನು ನಾನು ಮತ್ತೆ mobile ನಲ್ಲಿ ಕೂಡ ನೋಡಿದ್ದೇನೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾನು cinema ವನ್ನು TV ಯಲ್ಲಿ ಮಾತ್ರವಲ್ಲ mobile ಅಲ್ಲಿ ಕೂಡ ನೋಡ್ತೇನೆ ಈಗ mobile ಅಲ್ಲಿಯೆ cinema ಬರ್ತದೆ. release ಆದ ದಿನವೇ. ಈ hack ಆಗಿ mobile ಅಲ್ಲಿ ಬರ್ತದೆ theater print ಅದ್ದು ಎಲ್ಲಾ. ಆತರ cinema ವನ್ನು ನಾನು theater print ಇಗೆ ಕಮ್ಮಿ ನೋಡುದು. theater print ಅದು ನಾನು ಈ OTT ಅಲ್ಲಿ release ಆದ cinema ವನ್ನು ತುಂಬಾ ನೋಡ್ತೇನೆ. OTT ಅಲ್ಲಿ release ಆದ್ಮೇಲೆ ಅದು HD quality ಅಲ್ಲಿ ಎಲ್ಲಾ ಇರ್ತದೆ. ನಂಗೆ ಈಗ ಇತ್ತೀಚಿನ ದಿನಗಳಲ್ಲಿ ರಹಸ್ಯ ಆದರಿಥ suspense movies ಆತರದ್ದು movies ನಾನು ತುಂಬಾ ನೋಡ್ತೇನೆ.